ಆಮೇಲ್ ಗೋಡನಿಗ್ ಗೇಟು ಎಲ್ಲದಕ್ಕೂ ಗೇಟ್ಗಳ್ ಇದಾವೆ ಗೇಟ್ ಇರೋದ್ರಿಂದ ಒಳ್ಳೇದೇ ಒಂದ್ ಲೆಕ್ಕ ಇಂತವೆಲ್ಲ ದೊಡ್ಡ್ ಕಳ್ತಾನಾ ಎಲ್ಲ ಆಗಲ್ಲ ಅವಾಗ .

ಆಮೇಲೆ ಆ ನೀರುನ್ ನಾವು ಫುಲ್ ಪಂಪ್ ಸೆಟ್ಟಲ್ಲೇ ಇಟ್ಟು ಆ ನೀರುನ್ ನಾವು ತಗೋಂತಿವಿ. ಈ ಹೊಳೆ ಎಲ್ಲ ಇದೆ. ಇಲ್ಲೆ ಹೊಳೆ ಅಂತೂ ಸು ಸಕ್ಕತಾಗ್ ಇದೆ ನಮ್ಮೂರ್ ಹೊಳೆ ಮಾತ್ರ ಮಸ್ತಾಗ್ ಇದೆ. ಯಾವದೇ ತರದ್ ಗಲೀಜು ಗಿಲೀಜು ಎಲ್ಲ ಇಲ್ಲ.

ನಿಮಿಗ್ ಎಲ್ ಬೇಕೋ ಅಲ್ ಬುಕ್ ಸಿಗುತ್ತೆ ಬುಕ್ಕು ಪೆನ್ನು ನಿಮಿಗ್ ಓದಕ್ ಯಾವ್ದ್ ಬೇಕೋ ಎಲ್ಲದು ಸಿಗತ್ತೆ ಎನಿಟೈಮ್ ಇರುತ್ತೆ .

ನಮ್ಮೂರ್ ಮುಂದೆನೆ ಸುಮಾರ್ ಗುಡ್ಡಗಳ್ ಇದಾವ್

ಎಷ್ಟು ಬೇಕೋ ಅಷ್ಟ್ ಬ್ಯಾಂಕ್ ಎಲ್ ಹೋದ್ರು ದುಡ್ಡೆಆದ್ರು ನಂಗೊಂದ್ ರುಪಾಯ್ನು ಕೊಡಲ್ಲ ಲೋನು ಇಲ್ಲ ಎಂತದು ಇಲ್ಲಎಂತ ಮಣ್ಣು ಸಿಗಲ್ಲ --